ಅಂಗಡಿಯ ಮೇಲುಗಡೆ ಸುಲ್ತಾನ್ ಬೋರ್ ಟೆಸ್ಟ್ ಬೀದರ್ ವಕರ್ಸ್ ವರ್ಕ್ ಬೋರ್ಡ್ ಬರೆದಿಂದ ಹಾಕಿದ್ದಾರೆ.

ಮತ್ತು ತೂಕ ಮಾಡುವ ಒಂದು ತಕಡಿ ಕೂಡ ಕಂಡು ಬರ್ತಾ ಇದೆ.

ಹೋಟೆಲ್‌ ನ್ ಮೇಲುಗಡೆ ಶಾಯಿನ್ ಬಿರ್ ಬಿರಿಯಾನಿ ಹೋಟೆಲ್ ಅಂತು ಬೋರ್ಡ ಬರ್ದಿನ್ ಹಾಕಿದ್ದಾರೆ.

ಗೋಡೆಯ ಹಿಂದುಗಡೆ ಕೆಲವು ಚಿತ್ರಗಳನ್ನು ಇರಿಸಿದ್ದಾರೆ ಮತ್ತೊಂದು ಲಕ್ಷ್ಮಿಯ ಫೋಟೋ ಕೂಡ ಕಂಡುಬರುತಾ ಇದೆ.

ಮತ್ತು ತರತರ ಹೂವಿನಿಂದ ಡಿಸೈನ್ ಮಾಡಿದನ್ನು ಕಾಣ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಚಾಕಲೇಟಿ ಬಣ್ಣದ ಮೂರ್ತಿಯನ್ನು ಕಂಡು ಬರ್ತಾ ಇದೆ.